ಇಲ್ಲಿ ಜನಗಳು ಇದಾರೆ. ಇದು ಸುತ್ತಲು ಬಿಲ್ಡಿಂಗ್ ಗಳು ಇವೆ ಮತ್ತೆ ಬ್ರಿಜ್ ಕೂಡ ಇದೆ ಮತ್ತೆ ಸೀಟ್ ಚಾಟ್ ಅನ್ನು ಕೂಡ ಆಕಿಧಾರೆ.

ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಇಲ್ಲಿ ಪೆಟ್ರೋಲ್ ಹಾಕಿಸಿ ಕೊಳ್ಳಬಹುದು ಒಂದು ಆಟೋ ಇದೆ ಎಂದು ಬೈಕ್ ಇದೆ.

ಸಮುದ್ರ ಕಾಣಸ್ತಿದೆ. ಸಮುದ್ರ ಮಧ್ಯದಲ್ಲಿ ಒಂದು ದೋಣಿ ಕೂಡಾ ಇದೆ. ಇಲ್ಲಿ ಸಮುದ್ರ ಕೂಡಾ ಇದೆ. ಮತ್ತೆ ಇಲ್ಲಿ ಎಷ್ಟು ದೊಡ್ಡದು ಒಂದು ಕೂಡ ನೀರ್ಗಲು --

ಈ ಒಂದು ಕ್ರೀಮಿಗಳನ್ನು ಕೂಡ ಇಟ್ಟಿದರೆ ಒಂದು ಅಹ್‌ ಒಂದು ಶಂಪು ಪಟಕೆಟ ಕೂಡ ಇಟ್ಟಿದ್ದಾರೆ ಹಂಗೆ ಒಂದು ದೃಶ್ಟಿಗೋಂಬೆ ಇಟ್ಟಿದ್ದಾರೆ ಇಲ್ಲಿ .

ಇಲ್ಲಿ ಬೊತರದ ಬಾಟಲಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಐಡಿಯಾ ಸೆಂಟರ್ ಇದೆ ಮತ್ತೆ ಈ ಐಡಿಯಾ ಸೆಂಟರ ನಲ್ಲಿ ಅಲ್ಲಿ ಸಿಸ್ಟಮ ಗಳನ್ನ ಇಟ್ಟಕೊಂಡಿದ್ದಾರೆ ಎರಡು ಸಿಸ್ಟಮ ಗಳಿದ್ದಾವೆ --

ಈ ಒಂದು ಬೇಕರಿ ಸೆಂಟರ್. ಇದೆಲ್ಲಾ ಸ್ವೀಟ್ಗಳನ್ನು

ಇಲ್ಲಿ ನೋಡತ್ತಾ ಇರಬಹುದು ಒಂದು ಜಿಮ್ ಮಿಷಿನ್ ಇದೆ.